ಎಲ್ಲರಿಗೂ ನಮಸ್ಕಾರ
ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಸ್ಥಾನೀಯ ಭಾಷೆಯನ್ನು ಟೈಪ್ ಮಾಡುವುದರ ಬಗ್ಗೆ ಇರುವ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾನು ಲಿಬ್ರೆ ಆಫೀಸ್ ನಲ್ಲಿ ಕನ್ನಡದ ಬರವಣಿಗೆ ಹೇಗೆ ಎಂಬುದನ್ನು ಪರಿಚಯಿಸುತ್ತಿದ್ದೇನೆ
ಇಲ್ಲಿ ನಾವು ಉಬಂಟು ಲಿನಕ್ಸ್ 1004 ಎಂಬ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಲಿಬ್ರೆ ಆಫೀಸ್ ಸೂಟ್ ನ 334 ನೇ ಆವೃತ್ತಿಯನ್ನು ಉಪಯೋಗಿಸುತ್ತಿದ್ದೇವೆ
ಈಗ ನಾನು ಲಿಬ್ರೆ ಆಫೀಸ್ ನಲ್ಲಿ ಕನ್ನಡ ದ ಬರವಣಿಗೆಯನ್ನು ಹೇಗೆ ಸಂರಚಿಸುವುದೆಂದು ಕನ್ಫಿಗರ್ ವಿವರಿಸುತ್ತೇನೆ
ನೀವು ಈ ಪ್ರಕಾರವಾಗಿ ಯಾವುದೇ ಭಾಷೆಯ ಬರವಣಿಗೆಯನ್ನು ಲಿಬ್ರೆ ಆಫೀಸ್ ನಲ್ಲಿ ಸಂರಚಿಸಬಹುದು
ಪ್ಯಾಕೇಜ್ ಗಳನ್ನು ಇನ್ಸ್ಟಾಲ್ ಮಾಡಲು ಸಿನಾಪ್ಟಿಕ್ ಪ್ಯಾಕೇಜ್ ಮೇನೇಜರ್ ಅನ್ನು ಉಪಯೋಗಿಸಿ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಟ್ಯುಟೋರಿಯಲ್ ನ ವೆಬ್ಸೈಟ್ ನಲ್ಲಿ ಸಿಗುವ ಸಿನಾಪ್ಟಿಕ್ ಪ್ಯಾಕೇಜ್ ಮೇನೇಜರ್ ನ ಬಗೆಗಿನ ಟ್ಯುಟೋರಿಯಲ್ ಅನ್ನು ನೋಡಿ
ಸಂರಚನೆಯು ನಾಲ್ಕು ಸ್ತರಗಳಲ್ಲಿ ಆಗುತ್ತವೆ ನಿಮ್ಮ ಕಂಪ್ಯೂಟರ್ ನಲ್ಲಿ ಸ್ಕಿಮ್ ಸ್ಕಿಮ್ ಇನ್ಸ್ಟಾಲ್ ಆಗಿದೆಯೇ ಎಂದು ಪರಿಶೀಲಿಸಿ
ಇಲ್ಲವಾದಲ್ಲಿ ಸಿನಾಪ್ಟಿಕ್ ಪ್ಯಾಕೇಜ್ ಮೇನೇಜರ್ ನ ಸಹಾಯದಿಂದ ಈ ಪ್ಯಾಕೇಜ್ ಗಳನ್ನು ಮಾರ್ಕ್ ಮಾಡಿ ಸ್ಕಿಮ್ ಅನ್ನು ಇನ್ಸ್ಟಾಲ್ ಮಾಡಿ
ನೀವು ಇದನ್ನು ಮಾಡುವಾಗ ಈ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ಮುಗಿದ ನಂತರ ಮತ್ತೆ ಮುಂದುವರೆಸಿ
ನಂತರ scim ಇಮ್ಮೋಡ್ಯೂಲ್ ಸ್ಕಿಮ್ ಇಮೋಡ್ಯೂಲ್ ಅನ್ನು ಕೀಬೋರ್ಡ್ ಇನ್ಪುಟ್ ವಿಧಾನವನ್ನಾಗಿ ಆಯ್ಕೆ ಮಾಡಿ
ಕನ್ನಡವನ್ನು ಟೆಕ್ಸ್ಟ್ ಇನ್ಪುಟ್ ನ ಭಾಷೆಯನ್ನಾಗಿ ಆಯ್ಕೆಮಾಡಲು ಸ್ಕಿಮ್ ಅನ್ನು ಸಂರಚಿಸಿ
ಕಾಂಪ್ಲೆಕ್ಸ್ ಟೆಕ್ಸ್ಟ್ ಲೇಯೌಟ್ ಆಗಿ ಕನ್ನಡವನ್ನು ಆಯ್ಕೆ ಮಾಡಲು ಲಿಬ್ರೆ ಆಫೀಸ್ ಅನ್ನು ಸಂರಚಿಸಿ
ನಾನೀಗ ಈ ಸ್ತರಗಳನ್ನು ತೋರಿಸುತ್ತೇನೆ
ಈಗ ಕ್ರಮವಾಗಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಮತ್ತು ಲ್ಯಾಂಗ್ವೇಜ್ ಸಪೋರ್ಟ್ ನ ಮೇಲೆ ಕ್ಲಿಕ್ ಮಾಡಿ
ನಿಮಗೆ ಪರದೆಯ ಮೇಲೆ ರಿಮೈಂಡ್ ಮೆ ಲೇಟರ್ ಅಥವಾ ಇನ್ಸ್ಟಾಲ್ ನೌ ಎಂಬುದು ಕಂಡುಬಂದಲ್ಲಿ ರಿಮೈಂಡ್ ಮೆ ಲೇಟರ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ
ಕೀಬೋರ್ಡ್ ಇನ್ಪುಟ್ ಮೆಥಾಡ್ ಸಿಸ್ಟಮ್ ನಲ್ಲಿ scim ಇಮ್ಮೋಡ್ಯೂಲ್ ಅನ್ನು ಆಯ್ಕೆ ಮಾಡಿ
ಇಲ್ಲಿ ಅದೀಗಾಗಲೇ ಆಯ್ಕೆಯಾಗಿದೆ ಹಾಗಾಗಿ ನಾವೇನೂ ಮಾಡಬೇಕಾಗಿಲ್ಲ
ಮೂರನೇಯದಾಗಿ ಸ್ಕಿಮ್ ಅನ್ನು ಸಂರಚಿಸಲು ಕ್ರಮವಾಗಿ ಸಿಸ್ಟಮ್ ಪ್ರೆಫರೆನ್ಸಸ್ ಮತ್ತು ಸ್ಕಿಮ್ ಇನ್ಪುಟ್ ಮೆಥಾಡ್ ನ ಮೇಲೆ ಕ್ಲಿಕ್ ಮಾಡಿ
ನೀವು ಇದನ್ನು ಪರದೆಯ ಮೇಲೆ ಈಗ ನೋಡಲು ಸಾಧ್ಯವಿಲ್ಲ ಆದರೆ ಇದನ್ನು ನೀವು ನಿಮ್ಮ ಕಂಪ್ಯೂಟರ್ ನಲ್ಲಿ ಪ್ರಯತ್ನಿಸಿದಾಗ ನೀವದನ್ನು ನೋಡುತ್ತೀರಿ
ಇಮೆಂಜಿನ್ ನ ಕೆಳಗೆ ಗ್ಲೋಬಲ್ ಸೆಟಪ್ ನ ಮೇಲೆ ಕ್ಲಿಕ್ ಮಾಡಿ
ಸ್ಕಿಮ್ ಎನ್ನುವುದು ಟೆಕ್ಸ್ಟ್ ಪ್ರೊಸೆಸ್ ಗೆ ಸಹಕರಿಸುವ ಎಲ್ಲಾ ಭಾಷೆಗಳನ್ನೂ ಇದು ಸೂಚಿಸುತ್ತದೆ
ಇದರಲ್ಲಿ ಹೆಚ್ಚಾಗಿ ಬಳಸುವ ಎಲ್ಲಾ ಭಾರತೀಯ ಭಾಷೆಗಳು ಅಂದರೆ ಹಿಂದಿ ಕನ್ನಡ ಬೆಂಗಾಲಿ ಗುಜರಾತಿ ತಮಿಳ್ ಮಳಯಾಲಮ್ ಉರ್ದು ಇತ್ಯಾದಿ ಭಾಷೆಗಳು ಒಳಗೊಂಡಿವೆ
ನಮ್ಮ ಈ ಟ್ಯುಟೋರಿಯಲ್ ಗಾಗಿ ಹಿಂದಿ ಹಾಗೂ ಕನ್ನಡವನ್ನು ಆಯ್ಕೆಮಾಡಿ
ನಿಮ್ಮ ಸಂರಚನೆಯನ್ನು ರಕ್ಷಿಸಲು ಒಕ್ ಮೇಲೆ ಕ್ಲಿಕ್ ಮಾಡಿ
ಸ್ಕಿಮ್ ಎಂಬಲ್ಲಿ ಪರಿಣಾಮ ಆಗಿದೆಯೇ ಎಂದು ನೋಡಲು ನಾವು ನಮ್ಮ ಮಶೀನ್ ಅನ್ನು ರಿಸ್ಟಾರ್ಟ್ ಮಾಡಬೇಕು
ದಯವಿಟ್ಟು ರಿಸ್ಟಾರ್ಟ್ ಮಾಡಿ ಹಾಗೂ ಪುನಃ ಈ ಟ್ಯುಟೋರಿಯಲ್ ಗೆ ಬನ್ನಿ
ನಾವೀಗ ಲಿಬ್ರೆ ಆಫೀಸ್ ನಲ್ಲಿ ಕನ್ನಡದ ಪ್ರೊಸೆಸಿಂಗ್ ಅನ್ನು ಸಂರಚಿಸೋಣ
ಅಪ್ಲಿಕೇಶನ್ಸ್ ನ ಮೇಲೆ ಕ್ಲಿಕ್ ಮಾಡಿ ನಂತರ ಆಫೀಸ್ ಹಾಗೂ ಲಿಬ್ರಿಆಫಿಸ್ ವ್ರೈಟರ್
ಈಗ ನಾವು ಮೇನ್ ಮೆನ್ಯುವಿನಲ್ಲಿ ಟೂಲ್ಸ್ ನ ಮೇಲೆ ಕ್ಲಿಕ್ ಮಾಡಿ ಹಾಗೂ ಅಲ್ಲಿ ಆಪ್ಷನ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿ
ನೀವು ಆಪ್ಷನ್ಸ್ ಎಂಬ ಡಯಲಾಗ್ ಬಾಕ್ಸ್ ಅನ್ನು ಕಾಣುತ್ತೀರಿ
ಈ ಬಾಕ್ಸ್ ನಲ್ಲಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿ ಹಾಗೂ ಅಲ್ಲಿ ಲ್ಯಾಂಗ್ವೇಜಸ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ
ಎನೇಬಲ್ಡ್ ಫೋರ್ ಕಾಂಪ್ಲೆಕ್ಸ್ ಟೆಕ್ಸ್ಟ್ ಲೇಯೌಟ್ ಎಂಬುದು ಆಯ್ಕೆಯಾಗಿರದ ಪಕ್ಷದಲ್ಲಿ ಅದನ್ನು ಆಯ್ಕೆ ಮಾಡಿ
ಸಿಟಿಎಲ್ ಎಂಬ ಡ್ರಾಪ್ ಡೌನ್ ನಿಂದ ಕನ್ನಡ ವನ್ನು ಆಯ್ಕೆ ಮಾಡಿ
ಡೀಫಾಲ್ಟ್ ಆಗಿ ನಿಮ್ಮ ಸ್ಥಾನೀಯ ಭಾಷೆಯಾಗಿ ಕನ್ನಡವು ಆಯ್ಕೆಯಾಗಿರುತ್ತದೆ
ಒಕ್ ಯ ಮೇಲೆ ಕ್ಲಿಕ್ ಮಾಡಿ
ನಾವೀಗ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಒಂದು ವಾಕ್ಯವನ್ನು ಟೈಪ್ ಮಾಡೋಣ
ನಾವು ಬರಹ ನುಡಿ ಹಾಗೂ ಯುನಿಕೋಡ್ ವಿಧಾನಗಳನ್ನು ಬಳಸಲಿದ್ದೇವೆ
ಕೊನೆಯಲ್ಲಿ ಫೈಲ್ ಅನ್ನು ಸೇವ್ ಮಾಡಲಿದ್ದೇವೆ
ಈಗ ಇದನ್ನು ತೊರಿಸುತ್ತೇನೆ
ತೆರೆದ ಟೆಕ್ಸ್ಟ್ ಡಾಕ್ಯುಮೆಂಟ್ ನಲ್ಲಿ ಉಬುಂಟು gnuಲಿನಕ್ಸ್ ಸಪೋರ್ಟ್ಸ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ವಿತ್ ಲಿಬ್ರಿಆಫಿಸ್
ಎಂದು ಟೈಪ್ ಮಾಡಿ
ಕಂಟ್ರೋಲ್ ಕೀಯನ್ನು ಒತ್ತಿ ಸ್ಪೇಸ್ ಬಾರ್ ಅನ್ನೂ ಒತ್ತಿ
ಸ್ಕ್ರೀನ್ ನ ಕೆಳಗಡೆಯ ಬಲ ಕೋಣೆಯಲ್ಲಿ ಒಂದು ಸಣ್ಣ ವಿಂಡೋ ತೆರೆದುಕೊಳ್ಳುತ್ತದೆ
ಬರಹ ವಿಧಾನಕ್ಕೆ ಸರಿಸಮಾನವಾದ ಫೊನೆಟಿಕ್ ವಿಧಾನದಲ್ಲಿ ಟೆಕ್ಸ್ಟ್ ಅನ್ನು ಟೈಪ್ ಮಾಡಲು ಕನ್ನಡ kn ಇಟ್ರಾನ್ಸ್ ಎಂಬುದನ್ನು ಆಯ್ಕೆ ಮಾಡಿ
ನಿಮಗೆ ನುಡಿ ಕೀಬೋರ್ಡ್ ಲೇಯೌಟ್ ಬೇಕಾದಲ್ಲಿ ಕನ್ನಡ - ಕೆಎನ್ ಕೆಜಿಪಿ ಎಂಬಲ್ಲಿ ಕ್ಲಿಕ್ ಮಾಡಿ
ನಾನು kn ಇಟ್ರಾನ್ಸ್ ಎಂಬ ಇನ್ಪುಟ್ ವಿಧಾನವನ್ನು ಆಯ್ಕೆಮಾಡುತ್ತೇನೆ
ಇದು ಸರಳ ಹಾಗೂ ಆರಂಭಿಕರಿಗೆ ಸುಲಭವಾಗಿದೆ
ಸಾರ್ವಜನಿಕ ತಂತ್ರಾಂಶ ಎಂದು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿ
ನಿಮಗೆ ಪರದೆಯ ಮೇಲೆ ಕನ್ನಡ ದಲ್ಲಿ ಟೆಕ್ಸ್ಟ್ ಕಾಣಿಸುತ್ತದೆ
ಕಂಟ್ರೋಲ್ ಹಿಡಿದುಸ್ಪೇಸ್ ಬಾರ್ ಅನ್ನು ಒತ್ತಿ
ವಿಂಡೋ ಮರೆಯಾಗುತ್ತದೆ
ಈಗ ನಾವು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಬಹುದು
ಅಂದರೆ ಕಂಟ್ರೋಲ್ ಕೀ ಮತ್ತು ಸ್ಪೇಸ್ ಬಾರ್ ಎಂಬುದು ಇಂಗ್ಲಿಷ್ ಮತ್ತು ಆಯ್ಕೆ ಮಾಡಿದ ಬೇರೆ ಭಾಷೆಗಳ ನಡುವೆ ಕೊಂಡಿಯಂತೆ ವರ್ತಿಸುತ್ತದೆ
ಕನ್ನಡ ಟೆಕ್ಸ್ಟ್ ಪ್ರೊಸೆಸಿಂಗ್ ಗಾಗಿ ಹಾಗೂ ಕನ್ನಡದಲ್ಲಿ ಟೈಪ್ ಮಾಡುವ ಬಗೆಗಿನ ನಿಖರವಾದ ಮಾಹಿತಿಯನ್ನು ತಿಳಿಯಲು ಹಾಗೂ ಅರ್ಕಾವತು ಎಂಬ ಫಾಂಟ್ ಅನ್ನು ಉಪಯೋಗಿಸಿ ನುಡಿಯಲ್ಲಿ ಬರೆಯುವ ಬಗ್ಗೆ ತಿಳಿಯಲು ದಯವಿಟ್ಟು wwwPublic SoftwareinKannada ಎಂಬ ಲಿಂಕ್ ನಲ್ಲಿ ಸಿಗುವ ಡಾಕ್ಯುಮೆಂಟ್ ಅನ್ನು ಪರಿಶೀಲಿಸಿ
ಯುನಿಕೋಡ್ ಎಂಬುದು ಜಾಗತಿಕವಾಗಿ ಒಪ್ಪಿಕೊಂಡ ಫಾಂಟ್ ಆದ್ದರಿಂದ ನಾವು ಭಾರತೀಯ ಭಾಷೆಗಳನ್ನು ಟೈಪ್ ಮಾಡುವಾಗ ಯುನಿಕೋಡ್ ಬಳಸುವುದು ಉತ್ತಮ
ಲೋಹಿತ್ ಕನ್ನಡ ಎಂಬುದೊಂದು ಯುನಿಕೋಡ್ ಫಾಂಟ್ ಆಗಿದ್ದು ಅದನ್ನೇ ನಾನಿಲ್ಲಿ ಉಪಯೋಗಿಸುತ್ತಿದ್ದೇನೆ
ದಯವಿಟ್ಟು ಗಮನಿಸಿ ನಾನೀಗ ನಿಮಗೆ ಕನ್ನಡ ಟೆಕ್ಸ್ಟ್ ಪ್ರೊಸೆಸಿಂಗ್ ಅನ್ನು ತೋರಿಸಿದ್ದೇನೆ ಈ ವಿಧಾನದ ಮೂಲಕ ಲಿಬ್ರೆ ಆಫೀಸ್ ರೈಟರ್ ಅನ್ನು ಉಪಯೋಗಿಸಿಕೊಂಡು ನಾವು ಸ್ಕಿಮ್ ಇನ್ಪುಟ್ ವಿಧಾನದ ಒಳಗಿರುವ ಯಾವುದೇ ಭಾಷೆಯನ್ನು ಟೈಪ್ ಮಾಡಬಹುದು
ಕೊನೆಯಲ್ಲಿ ನಿಮಗೊಂದು ಅಸೈನ್ಮೆಂಟ್
ಕನ್ನಡದ ಮೂರು ಪುಸ್ತಕಗಳ ಹೆಸರನ್ನು ಟೈಪ್ ಮಾಡಿ
ಅವುಗಳ ಇಂಗ್ಲೀಷ್ ಲಿಪ್ಯನುವಾದವನ್ನು ಒದಗಿಸಿ
ನಾನಿಲ್ಲಿ ಈಗಾಗಲೇ ಅಸೈನ್ಮೆಂಟ್ ಅನ್ನು ತಯಾರಿಸಿದ್ದೇನೆ
ಈ ಪಾಠವನ್ನು ಸಾರಾಂಶವಾಗಿ ಹೇಳುವುದಾದರೆ ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬಂಟು ಮತ್ತು ಲಿಬ್ರೆ ಆಫೀಸ್ ಅನ್ನು ಹೇಗೆ ಕೀಬೋರ್ಡ್ ಹಾಗೂ ಭಾಷಾವ್ಯವಸ್ಥಾಪನೆಗಾಗಿ ಸಂರಚಿಸುವುದೆಂದು ಕಲಿತೆವು
ನಾವು ಬರಹ ನುಡಿ ಮುಂತಾದ ವಿವಿಧ ವಿಧಾನಗಳಲ್ಲಿ ಹೇಗೆ ಟೈಪ್ ಮಾಡಬಹುದೆಂಬುದನ್ನೂ ನೋಡಿದೆವು
ನಾವು ಡಾಕ್ಯುಮೆಂಟ್ ಅನ್ನು ಎರೆಡೆರಡು ಭಾಷೆಗಳಲ್ಲಿ ಹೇಗೆ ಟೈಪ್ ಮಾಡುವುದೆಂಬುದನ್ನೂ ನೋಡಿದೆವು
ಈ ಕೆಳಗಿನ ಲಿಂಕ್ ನಲ್ಲಿ ಸಿಗುವ ವಿಡೀಯೋವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೋಜೆಕ್ಟ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ಥ್ ಇಲ್ಲವಾದಲ್ಲಿ ನೀವಿದನ್ನು ಡೌನ್ಲೋಡ್ ಮಾಡಿ ನೊಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೋಜೆಕ್ಟ್ ನ ಗಣವು ಈ ಸ್ಪೋಕನ್ ಟ್ಯುಟೋರಿಯಲ್ ಅನ್ನು ಬಳಸಿ ಕಾರ್ಯಾಗಾರವನ್ನು ನಡೆಸುತ್ತದೆ
ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಅಧಿಕ ಮಾಹಿತಿಗಾಗಿ ಸ್ಪೋಕನ್ ಹೈಪನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಎಂಬಲ್ಲಿ ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರೋಜೆಕ್ಟ್ ಎಂಬುದು ಟಾಕ್ ಟು ಅ ಟೀಚರ್ ಪ್ರೋಜೆಕ್ಟ್ ನ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ
ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು